ಕೆಲವು ವ್ಯಕ್ತಿಗಳು ಬೈಕುಗಳನ್ನು ಓಡಿಸಿಕೊಳ್ಳುತ ಹೋಗುತ್ತಿದ್ದಾರೆ ಇನ್ನು ಕೆಲವು ವ್ಯಕ್ತಿಗಳು ಬಸ್ಸನ್ನು ಹತ್ತಿಕೊಂಡಿದ್ದಾರೆ.

ಗಾರ್ಡನ್ ಅಲ್ಲಿ ತೋರಿಸಲಾಗುತ್ತದೆ ಒಂದು ಹುಡುಗನು.

ರೋಡ್ ಇರುತ್ತವೆ ಒಬ್ಬ ವ್ಯಕ್ತಿ ಕಾರ್ ಬಳಿಯ ನಿಂತು ಆ ಕೆಲಸವನ್ನು ಮಾಡುವುದನ್ನು ನೋಡುತ್ತಾನೆ ಮತ್ತು ಇನ್ನೊಬ್ಬ ವ್ಯಕ್ತಿಯು ಕೆಲಸ ಹೇಗೆ ಮಾಡುತ್ತಾರೆ.

ತನ್ನದೇ ಆದ ಒಂದು ಆಕಾರವನ್ನು ಹೊಂದಿರುವವ ವಸ್ತುವನ್ನು ಅಥವಾ--

ಶಿಲ್ಪಿಗಳು ತಮ್ಮ ದೇಶದಲ್ಲಿ ಕೆತ್ತನೆಯನ್ನು ಕೆತ್ತಿದ್ದಾರೆ ಮತ್ತು ಹಲವಾರು ರೀತಿಯ--

ವ್ಯಕ್ತಿ ಇಲ್ಲಿ ಕೈಯನ್ನು ಹಿಡಿದುಕೊಂಡು ನಿಂತಿದ್ದಾನೆ ರಸ್ತೆಯ ಬದಿಯಲ್ಲಿ ಎರಡು ಕಾರ್ ಗಳು ಹೋಗ್ತಿದ್ದಾವೆ ಮತ್ತು ಇನ್ನೂ ಎರಡು ಕಾರ್ ಗಳು--

ವ್ಯಕ್ತಿಗಳು ಕುಂತಿದ್ದಾರೆ ಮತ್ತು ಅದೇ ತರನಾದ--

ಒಂದು ಆಫೀಸ್ ನಲ್ಲಿ ಇರುವಂತ ಒಂದು ಕೊಠಡಿಯಲ್ಲಿ ಒಂದು ಟೇಬಲ್ ಇದೆ ಮತ್ತು ಮೈಕ್ ಇದೆ ಮತ್ತು ಮೌಸ್ ಇದೆ ಅದರ ಪಕ್ಕದಲ್ಲಿ ಒಂದು ಬುಕ್ ಇದೆ ಮತ್ತು ಪೆನ್ ಇದೆ.

ಊಟಗಳಿಗೆ ಮಾತ್ರ ಇಲ್ಲಿ ಸೆಲಲಾಗುತ್ತದೆ ಮತ್ತು--

ಈರುಳ್ಳಿಯನ್ನು ಮತ್ತು ಚಿಕನ್ ಮತ್ತು ಚಿಕನ್ ಸೂಪು ಮ--

ಈ ಮೂರ್ತಿಯು ನೋಡಲು ಆಕರ್ಶನಿವಾಗಿದ್ದು ತನ್ನದೇ ಆದ ವಿಶಿಷ್ಟ--

ಮೂರ್ತಿ ಮುಂದೆ ಹಣದ ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ ಮತ್ತು--

ಈ ಪಿಚ್ಚರ್ ನಲ್ಲಿ ತೋರಿಸಿರುವಂತಹ ಮಂಹಿದ್ರ ಟ್ರ್ಯಾಕ್ಟರ್ ಅನ್ನು ತೋರಿಸಿದ್ದಾರೆ ಅದು ಒಂದು--

ಈ ಪಿಕ್ಚರ್ ನಲ್ಲಿ ತೋರಿಸುವುದಾದರೆ ಅಪೋಲೋ --

ಇದರಲ್ಲಿ ಆಟೋ ವನ್ನು ನೋಡಬಹುದು ಕಾರ್ ಅನ್ನು ನೋಡಬೊದು ಮತ್ತು ಬೈಕುಗಳನ್ನು ನೋಡಬೊದು.

ಎರಡು ವಿಗ್ರಹಗಳನ್ನು ಹಿಡಿದುಕೊಂಡಿದ್ದಾನೆ ಅದು ತನ್ನ ಕೈಯಲ್ಲಿಯೇ ಹಿಡಿದುಕೊಂಡಿದೇನೆ.

ಮುಖ್ಯವಾಗಿ ಮಹಿಳೆಯರ ಉಡು ದೈನಂದಿನ ಉಡುವಂತಹ ಉಡುಪುಗಳನ್ನು ಇದರಲ್ಲಿ ತೋರಿಸಿದ್ದಾರೆ.

ಅದರದ್ದೇ ಅದ ಲಕ್ಷಣಗಳನ್ನು ಹೊಂದಿರುವ ಪೈಪುಗಳನ್ನು--

ಇದರಲ್ಲಿ ಒಬ್ಬ ಮಹಿಳೆ ನಡೆದುಕೊಂಡು ಹೋಗುತ್ತಿದ್ದಾಳೆ ಆ ಮಹಿಳೆಯ ಮುಂದೆ ಒಬ್ಬ ವ್ಯಕ್ತಿಯು ನಡೆದುಕೊಂಡು ಹೋಗುತ್ತಿದ್ದಾನೆ.

ಈ ಪಿಕ್ಚರ್ನಲ್ಲಿ ತೋರಿಸಿರುವಂತ ಒಂದು ಬಜಾಜ್ ಕಂಪನಿಯ ಮುಂದೆ ತೋರಿಸಿದ್ದಾರೆ ಆ ಬಜಾಜ್ ಕಂಪನಿಯ ಮುಂದೆ ಹಲವಾರು ಸುಂದರವಾಗಿರುವ ಬೈಕುಗಳು ನಿಂತಿದ್ದವೆ ಮತ್ತು ಒಬ್ಬ ವ್ಯಕ್ತಿಯು ಇಬ್ರು ವ್ಯಕ್ತಿಗಳು--

ಮಾತನಾಡಲು ಪ್ರಾರಂಭ ಮಾಡಿದ್ದೇವೆ ಒಬ್ಬ ವ್ಯಕ್ತಿಯು ನಿಂತಿರುತ್ತಾನೆ ಮತ್ತು ಇನ್ನೊಬ್ಬ ವ್ಯಕ್ತಿಯು ಕೂತಿರುತಾನೆ ಮತ್ತು ಹಲವಾರು ಬೈಕ್ ಗಳನ್ನು ನಿಂತಿರುತ್ತವೆ ಬಜಾಜ್ --

ತೋರಿಸಿದ್ದಾರೆ ಮತ್ತು ಇಬ್ಬರು ವ್ಯಕ್ತಿಗಳು ಇಬ್ಬರ--

ಮತ್ತು ಕುರ್ಚಿಗಳಲ್ಲಿ ಮತ್ತು ತನ್ನದೇ ಆದ ಸೌಂದರ್ಯವನ್ನು ಹೊಂದಿದೆ.

ಗೆ ಅನ್ನು ಕೂಡಿರುವ ಸಾಂಸ್ಕೃತಿಕ ಕಾರ್ಯಕ್ರಮ ಹೊಂದಿರುವ--

ಕರಿಸಿದ್ದಾರೆ ಮತ್ತು ಅಲ್ಲಿ ಇಲ್ಲಿ ಒಲ್ಲಿ--